ಇಲ್ಲಿ ಹಲವಾರು ಮರ ಗಿಡಗಳು ಕಾಣಿಸುತ್ತಿದೆ.

ಮತ್ತೊಂದು ಕಡೆ ಜನಗಳು ಸಾಗರ ಇದಾರೆ ಇಲ್ಲಿ ಆಟವಾಡುವ ವಸ್ತುಗಳಿವೆ.

ಇಲ್ಲಿ ಒಂದು ಅಂಗಡಿ ಓಪನ್ ಆಗಿದೆ.

ಎದುರಿಗೆ ಕೆಂಪು ಕಲರ್ ಬೋಟ್ ಅಲ್ ಒಳಗಡೆ ಕಾಣಿಸುತ್ತಿದೆ.

ಇಲ್ಲಿ ನಮ್ಮ ಕಣ್ಣಿಗೆ ಸೈಕಲ್ ಗಳು ಕಾಣಿಸುತ್ತದೆ.

ಇಲ್ಲಿ ಹಲವಾರು ಲೈಟ್ ಗಳು ಕಾಣಿಸುತ್ತಿದೆ.

ಒಂದು ಕಡೆ ಲೈಟ್ ಗಳು ಕಾಣಿಸುತ್ತದೆ.

ಎರಡು ಗಾಡಿಗಳ ಮಧ್ಯದಲ್ಲಿ ಒಂದು ಸುಂದರವಾದ ಹೊಳೆ ಇದೆ ಆ--

ಇಲ್ಲಿ ನಾವು ಚಕ್ಲಿ ಕೋಡ್ಬಳೆಗಳನ್ನು ನೋಡಬಹುದು ಇಲ್ಲಿ ಮೇಲ್ಗಡೆ ಕಾರ ತಿನಿಸುಗಳನ್ನು ಕಾಣಬಹುದು.

ಈ ಬಿಲ್ಡಿಂಗಿ ಗೆ ನಮ್ಮ ಕಣ್ಣಿಗೆ ಕಾಣಿಸುವ ತರಾ ಎರಡು ಪಿಲ್ಲರ್ ಗಳಿವೆ.

ಮತ್ತೊಂದು ಕಡೆ ಉದ್ದವಾದ ಒಂದು ರೋಡ್ ಇದೆ.

ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ.

ಚೇರಿನ ಮೇಲೆಗಡೆ ಮ್ಯೂಸಿಕ್ ತಂತ್ರಗಳನ್ನು ಇಟ್ಕೊಂಡಿದ್ದಾರೆ.

ಆಗೋರನ್ನು ರೆಡ್ ಪಟ್ಟಿ ಕಾಣಿಸುತ್ತದೆ ನಮ್ಮ ಕಣ್ಣಿಗೆ.